ಅದು ಮತ್ತೆ ಪ್ರತಿಯೊಂದುಕ್ಕೂ ಒಂದೊಂದು ಜಾಗ ಅಂತ ಇದೆ ಅಲ್ವಾ ಸೋ ಅದೇ ರೀತಿ ಇದು ಕೂಡ ಮೈಸೂರ್ ಪ್ಯಾಲೇಸ್ ಒಳಗಡೆ ಇರುವಂತ ಒಂದು ಜಾಗ .

ಇದು ಒಂದು ಪಾರ್ಕು ನೋಡಬಹುದು ಸೊ ಇಲ್ಲಿ ನೋಡಬಹುದು ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕೆ ಅಂತ ಜಾರ ಬಂಡಿ ಉಯ್ಯಾಲೆ ಸೋ ಪ್ರತಿಯೊಂದು ಇದೆ.

ಇದು ಬಂದು ಒಂದು ಶಾಪಿಂಗ್ ಮಾಲಿದು ಅಂದ್ರೆ ಶಾಪಿಂಗ್ ಮಾಲ್ ಅಂದ್ರೆ ನಾರ್ಮಲಿ ಈಗ ಗ್ರಾಸರೀ ಐಟಮ್ಸ್ ಆಗಿರಬಹುದು ಮನೆಗೆ --